ಇಲ್ಲಿ ಎಲ್ಲಾ ರೀತಿಯ ಮೆನ್ಸ್ ಬಟ್ಟೆಗಳು ಸಿಗ್ತಾವೆಂದು ಕಾಣುತ್ತದೆ.

ಮತ್ತು ಇಲ್ಲಿ ಯಾವುದೇ ಮದುವೆ ಫಂಕ್ಷನ್ ಅಥವಾ ಯಾವುದೇ ರೀತಿಯ ವೆಡ್ಡಿಂಗ್ ಆನಿವರ್ಸರಿ ಗಳು ನಡೆಯುವಂತ ದೃಶ್ಯವಾಗಿ ಕಾಣ್ತಾಯಿದೆ.

ಇದು ಒಂದು ಕಾರ ನ್ನು ರಿಪೇರಿ ಮಾಡುವ ದೃಶ್ಯ ವಾಗಿ ಕಾಣ್ತಾ ಇದೆ

ಈತನ ಕೈಯಲ್ಲಿ ಒಂದು ಸ್ಕ್ರೆ ಡ್ರೈವರ್ ಇದೆ ಈತನು ಈ ಕಾರನ್ನು ರಿಪೇರಿ ಮಾಡುತ್ತಿದ್ದಾನೆ.

ಈ ಕಾರು ತುಂಬ ಹಳೇದೆಂದು ಕಾಣ್ತಿದೆ ಇದರ ಕಲರ್ ಕರಿ ಕಲರಲ್ಲಿ ಇದೆ.

ಇದು ಒಂದು ಕಾರ್ ಪಾರ್ಕಿಂಗ್ ಮಾಡುವಂತ ದೃಶ್ಯ.

ಇದು ಮೊಟ್ಟೆ ಮೊಟ್ಟೆಗಳು ಅಥವ ಕಲ್ಲುಗಳು ಎಂದು ಗೊತ್ತಾಗೋದಿಲ್ಲ.

ಆ ಇದ್ರ ಇದ್ರ ಕೆಳಗಡೆ ಒಂದು ಕೆಂಪ್ ಬಾಕ್ಸ್ ಕೆಂಪ್ ಕಲರ್ ಒಂದ್ ಏನೋ ಇದೆ.

ಮೇಲ್ಗಡೆ ಒಂದು ಫ್ಯಾನು ಕೂಡ ಇದೆ.

ಹಾಗೆ ಎಲ್ಲರು ತಲೆಗೆ ಹೆಲ್ಮೆಟ್ ಹಾಗೆ ಕೈಯಲ್ಲಿ ಮೊಬೈಲ್ ಕಾಲಿಗೆ ಶೂ ನ ಹಾಕೊಂಡಿದ್ದಾರೆ.

ಹಾಗೆ ಅವರು ಟ್ರೆಡಿಷನಲ್ ಡ್ರೆಸ್ಸನ್ನ ಹಾಕಿಕೊಂಡಿದ್ದಾರೆ.

ಇಲ್ಲಿ ಬಹಳಷ್ಟು ಮಕ್ಕಳು ಆಟವಾಡಲು ಇಲ್ಲಿ ಬಂದಿದ್ದಾರೆ.

ಅಲ್ಲಿ ಸಿ_ಸಿ ಕ್ಯಾಮೆರಾ ಹಾಗೆ ಇಬ್ಬರು ಮಹಿಳೆಯರು ನಿಂತಿದ್ದಾರೆ.

ಈ ಹಿಂದಿಯಲ್ಲಿ ಮೇಲ್ಗಡೆ ಬರೆದಿದ್ದಾರೆ ಮಾ ಸೀತಾ ಅಂತ್ ಅಂದು.

ಮೇಲೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಏ ಒನ್ ಎನ್ ಜೆ ಬಿ ಫಾರ್ಲರ್ ಅಂತಂದು.

ಇವರು ಈ ಮಹಿಳೆಯರು ಸ್ವೆಟರ್ ಅನ್ನ ಹಾಕಿಕೊಂಡು ಬಂದಿದ್ದಾರೆ.

ಇದು ಒಂದು ಕಾಲೇಜು ಅಥವಾ ಸ್ಕೂಲು ಗೊತ್ತ ಆಗಾತಿಲ್ಲ ಒಟ್ಟನಲ್ಲಿ ಇದು ಒಂದು ಶಾಲೆ ಅಥವಾ ಸ್ಕೂಲ್ ಇರಬೊದು.

ಇದೆ ಮತ್ತು ತುಆಜ್ ತುಂಬ ಸುಂದರವಾಗಿದೆ.

ಮತ್ತೆ ಒಂದು ದೊಡ್ಡದಾದ ಹಚ್ಚಹಸಿರಿಂದ ಕೂಡಿದ ಗಿಡ ಇದೆ.

ಇಲ್ಲಿ ಒಂದು ಮಗುವಿನ ಬರ್ತಡೇ ಇತ್ತು ಎನ್ನೋ ಹಾಗೆ ಕಾಣ್ತಾ ಇದೆ.

ಇಲ್ಲಿ ಮೆಟ್ಟಿಲು ಮೆಟ್ಟಿಲುಗಳು ಕಾಣ್ತಾ ಇದಾವೆ.

ಇದು ಒಂದು ಕೆರೆ ಹೊಂಡ ಎಂದು ಕಾಣ್ತಾ ಇದೆ.

ಅಥವಾ ಅಂಗನಾಡಿ ತರ ಕಾಣ್ತಾ ಇದೆ.

ಇಲ್ಲಿ ಬಳಷ್ಟು ಟೇಬಲ್ ಗಳಿವೆ ಮತ್ತ ಚೇರ್ ಗಳಿವೆ.

ಒಂದು ಆ ಆ ಕಡೆ ಈ ಕಡೆ ಎರಡು ಅಂಗಡಿಗಳಿವೆ.

ಹಾಗೆ ಸುತ್ತಲೂ ಕಬ್ಬಿಣದ ಬೇಲಿಯನ್ನು ಹಾಕಿದ್ದಾರೆ ಅದ್ರ ಹಿಂದಗಡೆ ದೊಡ್ಡ ದೊಡ್ಡ ಮನೆಗಳಿವೆ.

ಹಾಗೆ ಅಲ್ಲಿ ಒಂದು ದೊಡ್ಡದಾದ ಬೇವಿನ ಮರ ಕೂಡ ಇದೆ ಕಾಲೇಜಿನ ಮುಂಭಾಗದಲ್ಲಿ ಜೀಪ್ ಕೂಡ ನಿಂತುಕೊಂಡಿದೆ.

ಪಕ್ಕದಲ್ಲಿ ಒಂದು ಬಟಲ್ ಇದೆ ಹಾಗೆ ಒಂದ್ ಚೇರ್ ಕೂಡ ಇದೆ.

ಇದೆ ಹೊರಗಡೆ ಒಂದು ಬೈಕ್ ನಿಂತ್ಕೋನ್.

ಇದೊಂದು ಕಾರ್ ಅನ್ನು ವಾಟರ್ ಸರ್ವಿಸ್ ಮಾಡ್ತ್ ಮಾಡುತ್ತಿರುವ ಹಾಗೆ ಕಾಣ್ತಾಯಿದೆ.

ಒಬ್ಬ ವ್ಯಕ್ತಿ ಕೈಯಲ್ಲಿ ವಾಟರ್ ವಾಟರ್ ಪೈಪ ನ್ನು ಹಿಡಕೊಂಡಿದ್ದಾನೆ.

ಆ ಇದ್ ಸುತ್ತಲು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿವೆ.

ಆ ಗುಡ್ಡದ ಮೇಲೆ ಬಹಳಷ್ಟು ಗಿಡಗಳು ಬೆಳೆದುಕೊಂಡಿವೆ.

ಒಂದು ಕೈಯನು ಕಲ್ಲಿಗೆ ಇಟ್ಟಿದ್ದಾನೆ ಆತನು ಕೈಗೆ ಕೆಂಪು ದಾರಗಳನ್ನು ಕಟ್ಟಿದ್ದಾನೆ.

ಕೆಂಪು ಕಲರು ನೀಲಿ ಕಲರು ಬಿಳಿ ಕಲರು ಡರ್ಕು ಹೀಗೆ ಬಳಷ್ಟು ವೈಟ್ ಬಟ್ಟೆಗಳು ಕಾಣ್ತಾ ಇದ್ದಾವೆ.

ಇದೊಂದು ಕಂಪನಿ ಯಾಗಿ ಕಾಣ್ತಾ ಇದೆ.

ಈತನ ಪಕ್ಕದಲಿ ಎರಡು ಚೇರ್ ಗಳಿವೆ.

ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿಯೇ ಬಹಳಷ್ಟು ಡಬ್ಬದಲ್ಲಿ ಆಯಿಲ್ ಆಯಿಲ್ಗಳಿದೆ ಎಂದು ಕಾಣ್ತಾ ಇದೆ.

ಏಕೆಂದರೆ ಇಲ್ಲಿ ಬಹಳಷ್ಟು ಬುಕ್ ಗಳು ಹಾಗೆ ಓದಲು ಇರುವಂತಹ ಸಾಮಗ್ರಿಗಳು ಇಲ್ಲಿ ಎಲ್ಲಾ ರೀತಿಯ ಸಾಮಗ್ರಿಗಳು ಕಾಣ್ತಇದಾವೆ.

ಹಇಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಬಿಳಿ ವಸ್ತ್ರಗಳ ಹಿಡಿದುಕೊಂಡ ಹೋಗ್ತಾಇದ್ದಾನೆ.

ಅದರ ಮೇಲ್ಗಡೆ ಒಂದು ಬಿಳಿ ಬಟ್ಟೆ ಇದೆ.

ಹಾಗೆ ನೀಲಿ ಕಲರು ಕೆಂಪು ಕಲರು ಕರಿ ಕಲರು ಹೀಗೆ ಎಲ್ಲಾ ಶಿನೇ ಮತ್ತೆ ಹೋಂಡಾ ಗಾಡಿಗಳು ನಿಂತುಕೊಂಡಿದ್ದಾವೆ.

ಮತ್ತು ಮೂರು ಜನ ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಅದರ ಮೇಲ್ಗಡೆ ವಿದ್ಯುತ್ ವಯರ್ ಗಳು ಹೋಗಿದ್ದಾವೆ.

ಇದ್ ಇದ್ರಲ್ಲಿ ಬಹಳಷ್ಟು ದೇವರುಗಳು ಫೋಟೋ ಗಳು ಮತ್ತೆ ಕ್ಯಾಮೆರಾ ದ ಫೋಟೋ ಕಾಣ್ತಾ ಇದೆ.

ಇದರ ಈ ಅಂಗಡಿ ಇದರ ಮೇಲ್ಗಡೆ ಬರ್ದಿದೆ ಆ ಸೆವೆಂಟಿ ಫೈವ್ ಆ ಸ್ವಾತಂತ್ರ್ಯ ದಿನಾಚರಣೆ ಅಂತ್ ಅಂದ್ ಬರ್ದಿದೆ.

ಅ ಬಿಡ್ದು ಬಿಳೆ ಕಲರ್ ಅಲ್ಲಿ ಕಾಣ್ತಾ ಇದೆ.

ಬಣ್ಣ ಪಿಂಕ್ ಕಲರ ನಲ್ಲಿ ಕಾಣತಾ--

ಅಲ್ಲಿ ಒಬ್ಬ ಹುಡುಗಿ ಸ್ಟಂಟನ್ನು ಮಾಡ್ತಿದಾಳೆ.

ಹಾಗೆ ಎಲ್ಲಾ ಹುಡುಗರು ಹುಡುಗಿಯರು ಮತ್ತು ಹುಡುಗರು ನಿಂತುಕೊಂಡು ನೋಡ್ತಾಯಿದರೆ.

ಇಲ್ಲಿ ಇಗ್ ಆಗ್ ಕಲ್ಲಿನ ಮೇಲ್ಗಡೆ ಹೆಸರುಗಳನ್ ಬರ್ದಿದ್ದಾರೆ.

ಎಸ್_ಎ ನಿಂಗೊಜಿ ಬಿ_ಎಡ್ ಕಾಲೇಜ್ ಯಲಬುರ್ಗಾ ಎಂದು ಬರೆದಿದ್ದಾರೆ.